ಮತ್ತು ಚೀಲಗಳಲ್ಲಿ ಹೂವು ತುಂಬಿವೆ ಚೆಂಡು ಹೂವು ಗಳನ್ನು ರಾಶಿಯಾಗಿ ಹರಡಿಸಲಾಗಿದೆ ಅಲ್ಲಿ ವಾಹನಗಳು ನಿಂತಿವೆ ಸುತ್ತಲೂ ಕತ್ತಲಾಗಿದೆ.

ಈ ಚಿತ್ರದಲ್ಲಿ ರಸ್ತೆಯ ಪಕ್ಕದಲ್ಲಿ ಒಂದು ಹೂವಿನ ಅಂಗಡಿ ಇದೆ. ಮಲ್ಲಿಗೆ ಹೂವಿನ ಮತ್ತು ಚೆಂಡು ಹೂವಿನ ಹಾರಗಳಿವೆ ಮತ್ತು ಬಂಗಾರದ ವರ್ಣದಿಂದ ದುಂಡುಗಳನ್ನು ಕಟ್ಟಿ ಗೊಂಚಲನ್ನು ಇಳಿ ಬಿಡಲಾಗಿದೆ.

ನೆಲ ನೋಡುತ್ತಿವೆ ಮತ್ತು ಸೂರ್ಯಾಸ್ತವಾಗಿದ್ದಾನೆ ಪಕ್ಕದಲ್ಲಿ ದೊಡ್ಡದಾದ ಕೆಂಪು ಮಣ್ಣು ಇದೆ.

ಈ ಚಿತ್ರದಲ್ಲಿ ಕೆಂಪು ಭೂಮಿ ಇದೆ ಈ ಭೂಮಿಯಲ್ಲಿ ಬೇಸಾಯ ಮಾಡುತ್ತಾರೆ ಇಲ್ಲಿ ಸಸೆಗಳನ್ನು ನೆಟ್ಟಿದ್ದಾರೆ.

ಪ್ರತಿಯೊಂದರಲ್ಲೂ ಒಂದೊಂದು ಸಸಿಯನ್ನು ನೆಡಲಾಗಿದೆ ಅವು ಹಸಿರಾಗಿದ್ದು ಎಲೆಗಳು ಉದ್ದವಾಗಿವೆ ಮತ್ತು ಮಣ್ಣು ಕಪ್ಪಗಿದೆ.

ಈ ಚಿತ್ರದಲ್ಲಿ ಕೆಮ್ಮಣ್ಣಿನ ನೆಲವಿದ್ದು ಈ ನೆಲದಲ್ಲಿ ಸಾಲಿನಲ್ಲಿ ನೀರು ಹರಿಸಲಾಗಿದೆ ನೀರಿನ ಮಧ್ಯದಲ್ಲಿ ಅಲ್ಲಲ್ಲಿ --

ಮತ್ತು ನೀರಿನ ಕಾರಂಜಿಗಳು ಆಕಾಶದೆತ್ತರಕ್ಕೆ ಚಿಮ್ಮುತ್ತಿವೆ ಹಾಗು ಆಕಾಶದಲ್ಲಿ ಚಂದ್ರನು ಕಾಣಿತ್ತಿದ್ದಾನೆ ಮತ್ತು ತೆಂಗಿನ ಗಿಡಮರಗಳಿವೆ ಮತ್ತು ನೀರು ಇದೆ.